ಟ್ರೇ ಇದೆ ಅದರಲ್ಲಿ ಹಾಲು ಪ್ಯಾಕೇಟು ಕಾಣುತ್ತಿದ್ದಾವೆ.

ಕೆಳಗಡೆ ಎರಡು ನಸಿ ಕಲರ್ ಅಲ್ಲಿ ಪಾಟ್ ಇದಾವೆ.

ದೊಡ್ಡದಾಗಿ ಜಾಗ ಕಾಣುತ್ತಿದೆ ಒಂದು ದೊಡ್ಡದಲಿ ಚಕ್ರವಿದೆ.

ಒಂದು ದೊಡ್ಡದಾದ ಚೇರು ಕಾಣಬಹುದು ಅದರ ಪಕ್ಕದಲ್ಲೇ ಎರಡು ಲೈಟು ಕಾಣುತ್ತಿದ್ದಾವೆ.

ಮಕ್ಕಳು ಆಡುವ ಆಟಗಳು ತುಂಬ ಇದಾವೆ.

ಈ ಜಾಗ ತುಂಬ ದೊಡ್ಡದಾಗಿದೆ ಇಲ್ಲಿ ಚೇರುಗಳು ಕಾಣಬಹುದು.

ಚಿಕ್ಕ ಚಿಕ್ಕ ಯಾವೋ ಪೇಪರ್ ಗಳಿದಾವೆ.